ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಗಿಡಮರ ಗಳು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಇಲ್ಲಿ ಹಲವಾರು ಬೈಕ್ ಗಳನ್ನು ಪಾರ್ಕ್ ಮಾಡಿದ್ದಾರೆ ಜನರು ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ನಿಂತಿದ್ದಾರೆ ಆಕಾಶದ ಬಣ್ಣ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ .

ಈ ದೃಶ್ಯವನ್ನು ನೋಡಿ ತುಂಬಾ ಸುಂದರವಾದ ದೃಶ್ಯವಾಗಿದೆ. ಇಲ್ಲಿ ನೀವು ನೋಡಿದಿರಾ ಇಲ್ಲಿ ಹಸಿರು ಕಾಣ್ತಿದೆ ಗಿಡಮರಗಳು ತುಂಬಾ ಇವೆ. ಆಕಾಶವು ನೀಲಿ ಬಣ್ಣದಿಂದ ಕೂಡಿ ತುಂಬಾ ಸುಂದರವಾಗಿ ಕಾಣ್ತಾಯಿದೆ. ಮುಂದೆ ಎರಡು ಪಾಟ್ ಇವೆ ಪಾಟ್ ನಲ್ಲಿ ಗಿಡಗ--

ಈ ಚಿತ್ರವು ನೋಡಲು ತುಂಬಾ ಸುಂದರವಾಗಿ ಕಾಣ್ತಾಯಿದೆ. ಇಲ್ಲಿ ಎರಡು ಸಿಂಹದ ಮೂತಿ ಇದೆ. ಅಲ್ಲಿ ಒಂದು ಜಗಳ ಇದೆ. ಈಕಡೆ ಮರಗಳಿವೆ. ಈ ಕಡೆ ಮರಗಳು ತುಂಬಾ ಚೆನ್ನಾಗಿವೆ. ಆಕಾಶ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾಯಿದೆ.

ಈ ದೃಶ್ಯವು ನೋಡಲು ತುಂಬಾ ಸುಂದರವಾದ ದೃಶ್ಯವಾಗಿದೆ. ಇಲ್ಲಿ ಒಂದು ಬಸ್ ನಿಂತಿದೆ. ಆ ಬಸ್ ನ ಪಕ್ಕದಲ್ಲಿ ಒಂದು ಇದೆ.ಇಲ್ಲಿ ಮೂರು ಜನರು ಕುಳಿತ್ತಿದ್ದಾರೆ. ಬಸ್ ನ ಪಕ್ಕದಲ್ಲಿ ಒಂದು ಗಿಡವಿದೆ ಆ ಗಿಡವು ನೋಡಲು ತುಂಬಾ ಚನ್ನಾಗಿದೆ. ಆಕಾಶವು ಬಣ್ಣ ನೀಲಿಯಾಗಿದೆ. ಆಕಾಶ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾಯಿದೆ.

ಈ ದೃಶ್ಯವನ್ನ ನೋಡಲು ತುಂಬ ಸುಂದರವಾಗಿ ಕಾಣ್ತಾ ಇದೆ.

ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ.

ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿ ಹಲವಾರು ಸೈಕಲ್ಗಳಿಗೆ ಸೈಕಲ್ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ.

ಅಲ್ಲೊಂದು ಕಟ್ಟಡವಿದೆ ಕಟ್ಟಡ ನೋಡಲು ಸುಂದರವಾಗಿಕಾಣ್ತಾ ಇದೆ ಇಲ್ಲೊಂದು ತೆಂಗಿನ ಮರವಿದೆ ತೆಂಗಿನ ಮರ ನೋಡಲು ಸುಂದರವಾಗಿ ಕಾಣ್ತಾ ಇದೆ .